ಶಿಲಾಶಾಸನಗಳು ಕೋಟೆಗಳು ಆಗಿನ ಕಾಲದ ರಾಜರುಗಳ ಸಿದ ಕೆತ್ತನೆ ಶಲ ಶಿಲೆಗಳು ಮತ್ತೆ ಪುರಾತನ --

ಆ ನೀರಿನಿಂದ ನಮ್ಮ ಅರೋಗ್ಯ ಕೂಡ ಚೆನ್ನಾಗಿರತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಶನ್ ಕೂಡ ಆಗುತ್ತೆ ವಾಟರ್ ನಿಂದ ದಿನ ಬಳಕೆಗೆ ತುಂಬಾ ಉಪಯುಕ್ತವಾಗಿದೆ .

ಅದರಿಂದ ಅವರಿಗೆ ಒಳ್ಳೇದು ಕೂಡ ಆಗುತ್ತೆ ಪ್ರೇಯರ್ ಮಾಡೋದ್ರಿಂದ ನಮ್ಮ ಕೋರಿಕೆ ನೆರವೇರುತ್ತೆ.

ಆ ಡೆಕೋರೇಷನ್ ಮದ್ವೆ ಸಮರಾಂಭದಲ್ಲಿ ಮು--

ನಮಾಜ್ ಮಾಡೋ ದರ್ಗಾ ಈ ದರ್ಗಾ ಕೂಡ ತುಂಬಾ ನೋಡಕ್ ಸುಂದರವಾಗಿರತ್ತೆ ಅಲ್ಲಿ ನಮಾಜ್ ಮಾಡೋಕು ಹೋಗ್ತಾರೆ .